ಹಾಗೂ ಶಾಂಪೂ ಸೋಪು ಬ್ರಷ್ಷು .

ಇದು ಬಸ್ ನಿಲ್ದಾಣ ಇಲ್ಲಿ ಜನರು ಹೋಗುತ್ತಾರೆ ಬರುತ್ತಾರೆ ಬಸ್ ನೊಳಗಡೆ.

ಜೀವಿಗಳು ವಾಸಿಸಿರುತ್ತವೆ ಅಕ್ಕ ಪಕ್ಕ ಸುಂದರವಾದ ಗಿಡ ಮರಗಳು ಇದಾವೆ ಒಂದು ಮನೆ ಇದೆ.

ಇದು ಒಂದು ಬಟ್ಟೆಯ ಅಂಗಡಿ ಇಲ್ಲಿ ನೋಡಲು ತರತರದ ಬಟ್ಟೆಗಳನ್ನು ಇಟ್ಟಿರುತ್ತಾರೆ.

ಇದು ಒಂದು ಸುಂದರವಾದ ತಾಣವಾಗಿದೆ ಇಲ್ಲಿ ನೋಡಲು ಗೋಮ್ಟೇಶ್ವರ ವಿಗ್ರಹ.

ನಾಯಿ ಇವೆಲ್ಲ ಜೀವಿಸುತ್ತದೆ ಮುಂತಾದ ಹಡಗು ಇದೆ ಹಡಗು ಇಲ್ಲಿ ತುಂಬಾ ಚೆನ್ನಾಗಿದೆ.

ಇಟ್ಟಿದ್ದಾರೆ ಅದರ ಅಕ್ಕ ಪಕ್ಕ ಗುಡ್ಡ ಬೆಟ್ಟ ಗುಡ್ಡಗಳು ತಿಂಬ ಚೆನ್ನಾಗಿ ಇವೆ.

ಇದು ಒಂದು ರಸ್ತೆ ಬದಿಯಲ್ಲಿ ಪಕ್ಕದಲ್ಲಿ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ನೋಡಲು ತುಂಬಾ ಚೆನ್ನಾಗಿದೆ ಆಟೋ ಗಾಡಿಗಳೆಲ್ಲ ಓಡಾಡುವ ಸ್ಥಳವಾಗಿದೆ.

ಅಲ್ಲಿ ಆಫೀಸರ್ ಎಲ್ಲ ಯಾ ಬಾಡಿಗೆ ನೋಡಲು ತುಂಬಾ ಚೆನ್ನಾಗಿದೆ.

ಆಟ ಆಡುವ ಸ್ಥಳವಾಗಿದೆ ನೋಡಲು ತುಂಬಾ ಆಕರ್ಷಕವಾಗಿದೆ ಜನರು ಹೆಚ್ಚು ಜನರು ಇದ್ದಾರೆ ನೋಡಲು.

ಇಬ್ಬರು ಮೂವರು ವ್ಯಕ್ತಿ ಫೋಟೋ ವನ್ನು ತೆಗೆಸಿಕೊಳ್ಳಲು ನಿಂತಿದ್ದಾರೆ ನೋಡಲು ತುಂಬಾ ಆಕರ್ಷಕವಾಗಿದೆ.